ಈ ಚಿತ್ರದಲ್ಲಿ ಹೋಟೆಲ್ ಉಡುಪಿ ವೈಭವ್ ಬಿಜಾಪುರದಲ್ಲಿ.

ಇದರ ಚಿತ್ರ ತೆಗೆದಿದ್ದರೆ ಇದು ಕೆಂಪು ಕಲ್ಲಿನಲ್ಲಿ ಮಾಡಲ್ಪಟ್ಟಿದೆ ಅದರ ಬಾಜು ಪಾನ್ ಶಾಪ್ ಇದೆ.

ಬಟ್ಟೆ ಅಂಗಡಿಯ ಚಿತ್ರವಾಗಿದೆ. ಬಟ್ಟೆ ಅಂಗಡಿಯ ಮುಂದೆ ಅನೇಕ ರೀತಿಯ ವಾಹನಗಳನ್ನು ನಿಲಿಸಿರುವರು ಬಟ್ಟೆ ಅಂಗಡಿಯ ಒಳಗೆ ಲೈಟ್ ಹತ್ತಿದೆ.

ಈ ಚಿತ್ರದಲ್ಲಿ ಭೂತನಾಳ ಕೆರೆಯ ಒಂದು ಚಿತ್ರವಾಗಿದೆ.

ಬೂತ್ನಾಳ ಕೆರೆಯಲ್ಲಿರುವ ಒಂದು ಚಿತ್ರ ಅನೇಕ ಕಲ್ಲುಗಳಿವೆ.

ಈ ಚಿತ್ರವು ಒಂದು ಉಡುಪಿ ಸಾಗರ್ ಹೋಟೆಲ್ನ ಇಲ್ಲಿ ತೆಗೆದಿರುವ ಚಿತ್ರ.

ಈ ಚಿತ್ರದಲ್ಲಿ ಒಂದು ಟೈಯರ್ ಸೋಲ್ಸ್ ಅಂತ ಒಂದು ಅಂಗಡಿ ಇದೆ.

ಈ ಚಿತ್ರದಲ್ಲಿ ಉತ್ತರಾಳ ಕೆರೆಯ ಕಟ್ಟಿರುವ ಉತ್ತರಾಳ ಕೆರೆ ನೀರನ್ನು ಸುಂದರವಾಗಿದೆ.

ಇದು ಸರ್ಕಾರಿ ಆಸ್ಪತ್ರೆಯ ಒಳನೋಟಿನ ಚಿತ್ರವಾಗಿದೆ. ಅಲ್ಲಿ ತುಂಬ ಜನ ಸಾಲು ಸಾಲಾಗಿ ನಿಂತಿದಾರೆ. ಸರ್ಕಾರಿ ಆಸ್ಪತ್ರೆ ಗೆ ಜನರು ಬಂದಿದಾರೆ.

ಈ ಚಿತ್ರದಾಗ ಒಂದು ಪಾಟೀಲ್ ಪ್ಲಾನೆಟ್ ಮಾಲ್ ಒಂದು ಚಿತ್ರ ಆಯಿತು ಇದು.